ಈ ಒಂದು ಮೀನಿನ ಮಾರ್ಕೆಟ್ ಆಗಿದೆ ‌ ಹದಿನೈದಕ್ಕೂ ಹೆಚ್ಚು ವಿವಿಧ ರೀತಿಯ ಮೀನುಗಳು ಇದು ಇಲ್ಲಿ ಎಲ್ಲಾ ವಿವಿಧ ಮೀನುಗಳು ನೋಡಬಹುದು ಇದು ಒಂದು ರೀತಿಯ ಫಿಶ್ ಮಾರ್ಕೆಟ್ ಆಗಿದ್ದು ಎಲ್ಲಾ ರೀತಿಯ ಮೀನುಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ ಎಲ್ಲಾ ಶುಭವಾಗಿದೆ ಎಲ್ಲಾ ಸಮುದ್ರದ ಮೀನುಗಳು ನದಿ ಮೀನು ಸಹ ಕಾಣಲಿ ಸಿಗುತ್ತದೆ

ಇದೊಂದು ಫಿಶ್ ಮಾರ್ಕೆಟ್ ಆಗಿದೆ ಇಲ್ಲಿ ವಿವಿಧ ರೀತಿಯ ಫಿಶ್ ಗಳನ್ನು ನೋಡಬಹುದು. ಬಾಂಗ್ಡಾ ಭೂತಾಯಿ ಹಲವು ರೀತಿಯ ಫಿಶನ್ನು ನೋಡಬಹುದು. ಇಲ್ಲಿ ನೀಟಾಗಿ ಶುಭ್ರವಾಗಿ--

ಕಟ್ ಮಾಡಿ ವಾಶ್ ಮಾಡಿ ಕೊಡುವ ಎಲ್ಲಾ ಕ್ಲೀನ್ಆಗಿದ್ದು ತೂಕದ ರೀತಿಯಲ್ಲಿ ವ್ಯಾಪಾರ ಮಾಡುವ ಶೋಪಿ ಯಾಗಿದೆ ಇದು ಇಲ್ಲಿ ವಿವಿಧ ರೀತಿಯ ಫಿಶಗಳನ್ನು ನೋಡಬಹುದು.

ಇದರಲ್ಲಿ ನಾಲ್ಕೈದು ರೀತಿಯ ಮೀನುಗಳು ಫ್ರಾನ್ಸ್ ಗಳು ಕ್ರಾಪ್ ಗಳು ನೋಡಲು ಸಿಗುತ್ತದೆ ಇದರ ಮೀನುಗಳು ದೃಶ್ಯವನ್ನು ನೋಡಬಹುದು

ಇದೊಂದು ಸುಂದರವಾದ ಕೊಳದ ರೀತಿ ಕಂಗೊಳಿಸುತ್ತಿದೆ. ಅದರ ಸುತ್ತಲಿನ ಹಸಿರು ಮ ಹಸಿರು ಹಸಿರು ಬೆಟ್ಟವನ್ನು ನೋಡಿದರೆ ಸುಂದರವಾಗಿ ಕಂಗೊಳಿಸು--

ಇದೊಂದು ಸುಂದರ ಇದೊಂದು ಮೂರು ಅಂತಸ್ತಿನ ಕಟ್ಟಡ.

ಮಕ್ಕಳು ಆಟ ಆಡುತ್ತಿರುವ ಮಾಡುವಂಥ ಎಲ್ಲರ ಮನಸೂರೆಗೊಳ್ಳುವಂತಿದೆ ಹಾಗೆ ಎಲ್ಲರೂ ಕೂತಿ ವೀಕ್ಷಿಸುವಂಥ ಪ್ರಶಸ್ತವಾದ ಜಾಗ ಕೂಡ ಸುಂದರವಾಗಿದೆ.

ಅಲ್ಲಿನ ಅಕ್ಕ ಪಕ್ಕ ಮರಗಳು ಗ್ರೀನರಿ ಗಳು ತುಂಬಾನೇ ಸುಂದರವಾಗಿ ಕಂಗೊಳಿಸುತ್ತಿದೆ ತುಂಬಾನೇ ದಟ್ಟವಾಗಿರಯವ ಹಸಿರು ಬಣ್ಣಗಳಿಂದ ಕಂಗೊಳಿಸುತ್ತಿದೆ .

ಇಲ್ಲಿ ಪ್ರತಿಮೆ ಇದೆ ಇದು ಜವಾಹರ್ ಲಾಲ್ ನೆಹರು ಪ್ರತಿಮೆ ಇದು ಆ ಪ್ರತಿಮೆಯ ಸುತ್ತಲಿನ ಮರಗಳು ಗಿಡಗಳು ಅಲ್ಲಿನ ಕಂಬಗಳು ತುಂಬಾ ಸುಂದರವಾಗಿ ಕಂಗೊಳಿಸ್ --

ಇದು ಚೆನ್ನಾಗಿ ಬೆಳೆದಿರುವ ಸಸಿ ಇದನ್ನು ಪಾಲಕ್ ಗಿಡ ಅಥವಾ ಸ್ಪಿನಾಚ್ ಎಂದು ಕರೆಯುತ್ತಾರೆ.

ಇಲ್ಲಿ ಬ್ಯಾಂಕ್ ಸಹಾ ಎಟಿಎಂ ಆಗಿದೆ. ಇಲ್ಲಿ ಹಣವನ್ನು ಡ್ರಾ ಮಾಡೋದ್. ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದ್ದು ಅಕ್ಕ ಪಕ್ಕ ಬೇವಿನ ಮರಗಳಿದ್ದು ಇದರ ಗೇಟ್ ಗಳು ಕಪ್ಪು ಬಣ್ಣದಲ್ಲಿದ್ದು ಬಿಲ್ಡಿಂಗ್ ಗಳು ಯಲ್ಲೋ ಕಲರ್ ನಲ್ಲಿದೆ.